ಅದ್ರು

ಈಗ ಇರೋ Education system ಸ್ವಲ್ಪ

ಹ ಈಗ ನಾವು ಒಂತರ foreign country ಅಲ್ ನೋಡದ್ರೆ.

ಈಗ ನಮ್ಮ marks ಗೆ ಜಾಸ್ತಿ value ಕೊಡಲ್ಲ ಅಲ್ಲಿ

final ಆಗಿ degree certificate ಕೊಡ್ತಾರ್ ಅಂದ್ರೆ.

ಇಷ್ಟ್ ಅಂತ CGPA Grade ಇರುತ್ತೆ. ಎಷ್ಟ್ points ten points ಗೆ ನೀನ್ ಎಷ್ಟ್ points ನ ಗಳಿಸಿದ್ಯ ಅಂತ ನೋಡ್ತಾರೆ.

ನಿನ್ ಬರಿ Exam ಮಾತ್ರ consider ಮಾಡಲ್ಲ ಅವ್ರು ನೀನು first ನೀನು cultural activities ನೋಡ್ತಾರೆ. ಮತ್ತೆ ನೀನು ಎಷ್ಟು skills ಕಲ್ತಿದ್ಯ ಮತ್ತೆ ನೀನು ಎಷ್ಟ್ Presentation ಮಾಡಿದ್ಯ.

ಒಂತರ Assignments Group projects ಇಂತವೆಲ್ಲ ಮತ್ತೆ ನೀನು Internship ಮಾಡಿದ್ಯ projects ಮಾಡಿದ್ಯ.

ಅದರ್ ಮೇಲೆ ಕೊಡ್ತಾರೆ.

ಅವ್ರು ಸ್ವಲ್ಪ advance ಇದಾರೆ but ನಮ್ಮ India ದಲ್ಲೂ ಇದೆ . Education system ಈಗ for example ತಗೊಂಡ್ರೆ

ಇಂಥವ್ ಎಲ್ಲಾ top grade colleges ಇವು ಒಂತರ ಹ brand ಅಲ್ಲಿ ಒಂತರ brand ಇದ್ದಂಗೆ.

ಅಲ್ಲಿ education Hundred percent two hundred percent quality ಇರುತ್ತೆ. ಹೌದು ಹೌದು ಅಂದ್ರೆ ಎಲ್ಲ University ಅಲ್ಲೂ ಅಷ್ಟೇ quality ಇರೋದಿಲ್ಲ.

ಯಾಕಂದ್ರೆ ಇವಾಗ ಅದು ಬೇರೆ ಏನು strength ಅನ್ನೋದು ದ್ಯಸ್ತಿ ಅಗ್ಬುಟ್ಟಿದೆ . ಹೌದೌದು population heavy ಇದೆ. ಯಾಕಂದ್ರೆ ಇವಾಗ example ನಾವೇ ತಗೋಳಿ ಯಾಕಂದ್ರೆ ಒಬೊಬ್ರ್ದ್ ಒಂದೋದ್ ತರ ಬರುತ್ತೆ.

ಇವಾಗ್ ಮೂರ್ University ಆಗಿದೆ ಬೆಂಗಳೂರ್ North ಬೆಂಗಳೂರ್ city University bangalore university ಅಂತ.

ಅದರ್ basis ಮೇಲೆ ತಗೊಂಡ್ರು ನಾವ್ ಇವಾಗ almost ಅವ್ರಗ್ priority ಕೊಡೋದ್ ಜಾಸ್ತಿ ಅಂದ್ರೆ ಏನು bangalore city University ಕೊಡ್ತಾರ್ ಯಾಕಂದ್ರೆ ಅದು ಸ್ವಲ್ಪ

ಅದು ಅಲ್ದೆ ಏನು ಅದೆಲ್ಲ ಏನು sNEP Levels ಏನು.

so ಅದಿಕೆ ಆ ಜಾಸ್ತಿ ಹಾ priority ಕೊಡ್ತಾರೆ.

ಬೇರೆ ಇವಾಗ north ತಗೊಂಡಿದ್ರೆ north ಗೆ compare ಮಾಡಿದ್ರೆ ಯಾಕಂದ್ರೆ north ಗೆ ಯಾಕಂದ್ರೆ ಅವ್ರು ಸ್ವಲ್ಪ

ಯಾವ್ ತರ ನಾವು department ನ back word class forward class department divide ಮಾಡ್ತೀವೋ.

ಅದೇ ರೀತಿ ಏನು ಬೆಂಗಳೂರ್ north ಅನ್ನೋದು ಸ್ವಲ್ಪ ನೋಡ್ತಾರ್ ಅವ್ರು.

so ಅದಕ್ಕೆ Education ಅನ್ನೋದ್ ಬಾರಿ changes ಇದಾವೆ.

but ನಾವ್ chose ಮಾಡ್ಕೊನ್ ಬೇಕಾಗಿರೋದು ಒಳ್ಳೇದ್ chose ಮಾಡ್ಕೊಂಡ್ ನಾವು ಇದ್ ಮಾಡ್ಬೇಕ್ ಅಷ್ಟೇ ಹೊರ್ತು.

ಇವಾಗ ನಿನ್ ಅಲ್ಲಿ Example ನಾವೇ ಕರ್ನಾಟಕದಲ್ ನೋಡಿರೋದ್ ಏನು Education system ಅಲ್ಲಿ.

ಒಬ್ನದು Eighty six ಆಗಿದೆ ಏನು bangalore north ಬರುತ್ ಅವ್ನದು.

seventy six ಒ seventy seven ಒ ಇದೆ ಅವ್ನದು.

but ಅದು ಯಾವ್ದು ಇದ್ ಜ್ಞಾನ ಭಾರತಿ ಅಂತ ಬರುತಲ್ವ ಕೆಂಗೇರಿ ಅಲ್ಲಿ.

ಯಾಕಂದ್ರೆ ಅವ್ನು ಸ್ವಲ್ಪ ಏನು ಬೆಂಗಳೂರ್ north ಅಲ್ಲ ಸ್ವಲ್ಪ ಏನು ಎಲ್ಲ ಏನೇನೋ ಮಾಡಿ ಪಾಪ percentage ಬಂದಿರುತ್

ಓ ಅಲ್ಲಲ್ಲಿ ಬರ್ದು ನೋಡ್ಕೊನ್ ಬರ್ದಿರೋದೆಲ್ಲ

City ಎನ್ಬಾ ಮಾಡ್ತಾರೆ ಬಾರಿ ಶಿಸ್ತು ಯಾಕಂದ್ರೆ within the bangalore ಅಂದಮೇಲೆ ಸ್ವಲ್ಪ strict ಆಗಿ ಮಾಡ್ತಾರೆ

so ಅದ್ರಿಂದ ಅವನ್ಗೆ ಸಿಕ್ಲಿಲ್ಲ ಇವನ್ಗ್ ಸಿಕೈತೆ so ನೋಡಿ ಯಾವ ತರ system ಇದೆ ಅಂತ Education system ಇವಾಗ

ಹೌದು ಇ ತರ ನಮ್ Education system ಅಲ್ಲೂ ಜಾಸ್ತಿ ಬದಲಾವಣೆ ಗಳು ತರಬೇಕು ಮತ್ತೆ ಕೆಲವ್ ಬದಾಲವಣೆಗಳು already ಆಗ್ತಾ ಇದೆ.

ಹೌದು ಇನ್ನ ಸ್ವಲ್ಪ improvement ಮಾಡ್ತಾ ಇರ್ಬೇಕು

ಈಗ update ಆಗ್ತಾ ಇರ್ಬೇಕು ನಾವು ಎಲ್ಲಿ stop ಮಾಡಿದ್ರೆ ನಮ್ Education system ಅದು ಅಲ್ಲೇ ನಿಂತ್ ಹೋಗುತ್ತೆ. ಅದು correct. ಮತ್ತೆ ನಿಮ್ದೆನಾದ್ರು suggestion ಏನಾದ್ರು ಇದ್ಯ ಒಂದ್ Education change ಬಗ್ಗೆ.

ಅಂತ ಏನಿಲ್ಲ ಅದೇ ನಾವ್ ಏನ್ ನಾವ್ ಅವಾಗೆ ಮಾತ್ ಆಡ್ದಂಗೆ ಅಷ್ಟೇ

ನಾವ್ ಎಷ್ಟ್ ಈದ್ ಏನು digital ನ avoid ಮಡ್ತಿವೋ ಅಷ್ಟೆ ಒಳ್ಳೇದು.

system working ಅಂತು ಮಾಡ್ಲೇಬೇಕು ಯಾಕಂದ್ರೆ ಅದ್ ನಮ್ಗೆ ಅದು .

ಒಂದ್ part ಇದ್ದಂಗೆ ಹಾ life ಅಲ್ಲಿ ಒಂದ್ part ಇದ್ದಂಗೆ ಒಂದ್ step ಇದ್ದಂಗೆ ಯಾಕಂದ್ರೆ ಆ ಒಂದು ಆ ಒಂದ್ step ನಾವ್ ಹತ್ ಬಿಟ್ರೆ ಏನು ದಾಟಿ ಬಿಟ್ರೆ

ಭಾರಿ ಏನೋ life ನೆ ಏನೋ change ಮಾಡೋ ತರ ಆಗುತ್ತೆ ಅದು.

ಹ್ಮ್ಇ ಷ್ಟೇ Suggestions ಅಷ್ಟೇ. ಹೌದು ಸರಿ ಇಡೋಣ .

ಹ okay bye Good Night.

Okay environment environment ಅಂದ್ರೆ ನಮ್ಮ ಪರಿಸರ. ಅಲ್ವಾ ನಮ್ಮ ಪರಿಸರ ಅಂದ್ರೆ ನೀವು ಮುಂಚೆ ನೋಡಿದ್ದಕ್ಕೂನೂ ಈವಾಗ ಆಗ್ತಿರದಕ್ಕೂನೂ ನಮ್ಮ ಪರಿಸರದ್ದು ಅಹ್ ನೀವೇ ನೋಡಿದಿರ. ಎಲ್ಲಾರ್ಗೂ ಗೊತ್ತಿರೊಂಥ ವಿಚಾರ ಇದು. So ನೀವ್ ಹೇಳೇ ಯಾವ್ದಾರ ತುಂಬಾ ಹೇಳೇದ್ ಯಾವ್ದಾದ್ರು old movies ನೋಡಿದ್ರುವೆ ನಮ್ಮ ಪರಿಸರದ್ದು ಹೇಗಿತ್ತು ಅನ್ನೋದ್ ನೀವ್ ನೋಡ್ಬೋದು ಆ ಪರಿಸರದಲ್ಲಿ ಅಥವಾ old movies ಅಲ್ಲಿ. ನೀವು hero heroin ನ ನೋಡದ್ ಬಿಟ್ಟು ಆಕಡೆ ಈಕಡೆ ಸ್ವಲ್ಪ ಗಮನ ನೋಡುದ್ರೆ. ಅಂದ್ರೆ surrounding ಉ ಆಕಡೆ ಎಲ್ಲಾ ನೋಡದ್ರೆ ನೀವು ನೋಡ್ಬೋದು ನಮ್ಮ ಪರಿಸರ ಎಷ್ಟು ಚೆನ್ನಾಗ್ ಇತ್ತು ಅಂತ ಅನ್ಬಿಟ್ಟು ಅಂದ್ರೆ ಅಲ್ಲೆಲ್ಲ old movies ಅಲ್ಲಿ ಬರಿ ನೀವ್ ಯಾವ್ದೆತರ. ಅಷ್ಟು ದೊಡ್ ದೊಡ್ buildings ಆಗ್ಬೋದು ದೊಡ್ ದೊಡ್ apartments ಆಗ್ಬೋದು car ಆಗ್ಬೋದು bus ಆಗ್ಬೋದು ಯಾವ್ದು ನೋಡದಕ್ ಬರಲ್ಲ ತುಂಬಾ black and white film ನಾನ್ ಬಗ್ಗೆ ಹೇಳ್ತಾಯಿರದು car ಉ bus ಉ ಅಂಥವೆಲ್ಲ ನೀವ್ ನೋಡೊಂಗಿದ್ರೆ ಅಥವಾ. Award winning movies ಅಲ್ಲಿ ನೀವ್ ತುಂಬಾ old movies ನ ನೋಡ್ತು ಅಂತಂದ್ರೆ. ನೀವ್ ನೋಡಿರ್ಬೋದು ಏನೂ ಎಲ್ಲಾ ಹಳ್ಳಿ side ಅಲ್ಲಿ ಆಹ್ shooting ಮಾಡಿರ್ತರೆ so ಹಳ್ಳಿದಾದ್ರುನೂವೆ city ನೂವೆ ನಮ್ಗ್ ಅಷ್ಟೊಂದ್ ಏನೂ difference ಏನೂ ಸಿಗ್ತಾ. ಇರ್ಲಿಲ್ಲ city ಇದು ಹಳ್ಳಿ ಇದು ಅಂತ differences ಉ ಅಷ್ಟ್ ಇರ್ತಾ ಇರ್ಲಿಲ್ಲ ಅಂಥದ್ರಲ್ಲಿ ನಮ್ಮ ಪರಿಸರನ ನೀವ್ ನೋಡ್ಬೋದು ಚೆಂದ ಅಂದ ಎಲ್ಲನೂವೆ ಎಷ್ಟು ಗಿಡ ಮರಗಳಿರ್ತಾಯಿತ್ತು ಮತ್ತೇ ಎಷ್ಟು ಪ್ರಾಣಿ ಪಕ್ಷಿಗಳು. ಸಂಚಲನೆ ಆಗ್ತಯಿತ್ತು so ಹಾಗಾಗಿ ಅಲ್ಲಿರೋಂಥ ಜನಗಳು ಕೂಡ ತುಂಬಾ ಒಳ್ಳೇ ಗಾಳಿನ ತೊಗೊಂಡು ತುಂಬಾ ಆರೋಗ್ಯವಾಗ್ ಇರ್ತಾ ಇದ್ರು. ಈಗಿನ ಪರಿಸರನ ನಾವ್ compare ಮಾಡ್ಕೊಂಡ್ರೆ ನಮಿಗೆ ಎಲ್ಲೇ ನೋಡುದ್ರುನೂ. ಏನೂ ಮರಗಿಡಗಳು ಕಡಿಮೆ ಪ್ರಾಣಿ ಪಕ್ಷಿಗಳೂನೂ ಕಡ್ಮೆ. ಹಾಗಾಗಿ ನಮ್ಗೆ ಒಳ್ಳೇ ಆಹ್ oxygen ಅಂದ್ರೆ air ಗಾಳಿ ಸಿಗಲ್ಲ ನಾವ್ ಒಳ್ಳೆಥರಾ ಏನೂ ಆರೋಗ್ಯವಾಗಿ ಅಷ್ಟೊಂದ್. ಚೆನ್ನಾಗಿರಲ್ಲ ಯಾಕೆಂದ್ರೆ ನಮ್ಗೆ ಜಾಸ್ತಿ buildings ಜಾಸ್ತಿ ಆಗಿದೆ industries ಎಲ್ಲ ಜಾಸ್ತಿ ಆಗಿದೆ Factories ಎಲ್ಲ ಜಾಸ್ತಿ ಆಗಿದೆ ಮತ್ತೆ vehicles ಜಾಸ್ತಿ ಆಗಿದೆ ಎಲ್ಲದುಕ್ಕುನೂ ಕೂಡ addicted ಉ ಹಾಗನ್ಬಿಟ್ಟು ನಾವ್. ಈಗಿನ್ ಇರೋ generations ಉ ಅಲ್ಲಿಗ್ ಹೋಗದ್ಕ್ ಆಗಲ್ಲ at least ನಮ್ಗೆ ಇರೋಂಥ ಈಗಿರೋಂಥ ಪರಿಸರನಾದ್ರು ನಾವೂ ಉಳ್ಸಿ ಬೆಳಸ್ಬೇಕು ಈಗ ಮನೆ ಹತ್ರ ಎಲ್ಲಾ gardening practices ಅಂತೆಲ್ಲ ಮಾಡ್ಕೊತಾ ಇದಾರೆ ಅದು ಕೂಡ ಒಂದು best idea . ಹಾಗಾಗಿ ನಮ್ಗೆ ಅಲ್ಲಿ ಮನೆ ಆ ಮನೆ ಜನಕ್ಕಾರು ಅಥವಾ ಪಕ್ಕ ಸುತ್ತಮುತ್ತ ಇರೋರ್ಗಾರೂ ಒಳ್ಳೆ ಗಾಳಿ ಸಿಗುತ್ತೆ. ನಮ್ಮ ಪರಿಸರನ ನಾವು ಹೆಂಗೆ ನಾವ್ protect ಮಾಡ್ಕೊಬೇಕು ಅನ್ನದನ್ನ ನಾವು ಅಂದ್ರೆ ಎಲ್ಲಾ ಜನರ್ಗೂ. ಗೊತ್ತಿರ್ಬೇಕು ಅಕ್ಕಾ ಪಕ್ಕದ್ ಮನೆಯಿಂದನೇ ಅದ್ start ಆಗುತ್ತೆ ಇಗ್ ಯಾರೋ ಒಬ್ಳು ಕಸ ತಳ್ಳದ್ರು Road ಅಲ್ಲಿ ನನ್~ ನಮ್ಮನೆಗ್ ನೀನ್ ಯಾಕ್ ಕಸ ತಳ್ದೆ ಅಂತ road ಅಲ್ಲಿ ಅಂತ ಜಗಳ ಮಾಡೋಂಥ ಜನನೂ ಇರ್ತರೆ so ಅದೇನೇ ಆಗ್ಬೋದು. Road ಅಲ್ಲಿ ನಮ್ಮ ಮನೆಮುಂದೆ ಎನಾರು ಕಸ ಇತ್ತು ಅಂತಂದ್ರೆ ಒಂದ್ side ಇಗ್ ನಾವ್ ಹಾಕದ್ರೆ. Municipal ಅವ್ರು ತೊಗೊಂಡ್ ಹೋಗೇ ಹೋಗ್ತಾರೆ ಆ ಒಂದು time ಅಲ್ಲಿ ನನ್ ಮನೆ ಮುಂದೆ ನೀನ್ಯಾಕ್ ಕಸ ತಳ್ದೆ ನಿನ್ ಮನೆ ಮುಂದೆ ನಾನ್ ಯಾಕ್. ಕಸ ಹಾಕ್ದೆ ಆಥರ ಎಲ್ಲ ಜಗಳ ಮಾಡದ್ ಬಿಟ್ಟು ನಮ್ಮ ಪರಿಸರ ಅಂದ್ರೆ ನಮ್ಮ ಮನೆ ಮುಂದೆನೆ. ನಾವು clean ಮಾಡ್ಕೊಂಡು neat ಆಗಿ ಇಟ್ಕೊಬೇಕು ಅಥವಾ ಗಿಡ ಬೆಳಸದಾಗದು ಅಥವಾ gardening practices ಮಾಡ್ಬೋದು. ಆಥರ ಎಲ್ಲಾ ಮಾಡ್ಕೊಂಡ್ ನಾವು ಮಾಡದ್ರೆ ಈಗಿರೋ ಅಷ್ಟು ಈಗಿರೋಂಥ ಮರಗಿಡಗಳಾದ್ರು ಉಳಿಯತ್ತೆ so ನಮಿಗಿವಾಗ. Seasons ಎಲ್ಲಾ vary ಆಗುತ್ತೆ ಈ ಮಳೆಗಾಲ ಆಗ್ಲಿ ಚಳಿಗಾಲ ಆಗ್ಲಿ ಯಾಕ್ vary ಆಗತ್ತೆ ಅಂತ ಅಂದ್ರೆ ನಮ್ಗೆ. ಮರ ಗಿಡಗಳು ಕಡ್ಮೆ ಆಗ್ತಿರೋದ್ರಿಂದ. ಎಷ್ಟೋಂದು forest area ಇದೆ ಎಷ್ಟೋಂದು ಖಾಲಿ site ಗಳ್ ಇರತ್ತೆ ಖಾಲಿ ಜಾಗದಲ್ಲೆಲ್ಲ ಏನ್ ಮಾಡ್ತಾ ಇದಾರೆ site ಮಾಡ್ತಾರೆ apartment ಮಾಡ್ತಾರೆ ಅಥ್ವಾ industries ಮಾಡ್ತಾರೆ ಅದುನ್ನೆಲ್ಲ ಸ್ವಲ್ಪ ಮಟ್ಗಾರ ನಾವೂ. ಕಡ್ಮೆ ಮಾಡಿ ಅಲ್ಲಿ ಮರ ಗಿಡಗಳ್ನಾರು ಬೆಳ್ಸುದ್ರೆ ನಮುಗೆನೇ ಏನೂ ಏನ್ pollution ಆಗ್ತಾ ಇದೆ ಈಗ vehicles ಇಂದ ಆಗ್ಬೋದು. Industries ಇಂದ ಆಗ್ಬೋದು ಏನ್ pollution ಆಗ್ತಿದೆ ಆ ಗಾಳಿನೆಲ್ಲ ಅದು. ಏನೂ ಮರ ಗಿಡಗಳ್ಗೆ filter ಮಾಡಿ ನಮ್ಗ್ ಒಳ್ಳೆ ಗಾಡಿ ಗಾಳಿನ ಕೊಡೋ ಅಷ್ಟು ಶಕ್ತಿ ಇದೆ ಮರಗಿಡಗಳಿಗೆ. ಯಾಕೇಂದ್ರೆ ನಿಮ್ಗ್ already ಗೊತ್ತಿರುತ್ತೆ ಗಾ~ ಏನು ಮರಗಿಡಗಳು ನಮಿಗೆ ಹೆಚ್ಚಿಗೆ. Oxygen ನ ಕೊಡುತ್ತೆ ಮತ್ತೇ carbon dioxide ನ ಅದು ತೊಗೋತಾ ಇದೆ so ಹಾಗಾಗಿ air ನ ಅದು. Environment ಲ್ ಇರೋಂಥ air ನ ಅದು filter ಮಾಡಿ ನಮ್ಗೆ ಒಳ್ಳೆ ಗಾಳಿನ ಕೊಡ್ತಾ ಇದೆ. ಅದರಿಂದ ನಮ್ಗ್ ಅಷ್ಟೊಂದು protection ಇರೋ ಇರುವಾಗ ನಾವ್ ಅದುನ್ನೂ ಕೂಡ protect ಮಾಡ್ಬೇಕು ಮನುಷ್ರು ನಮ್ಮಸ್~ ತಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಎಲ್ಲ ಮರ ಎಲ್ಲ cut ಮಾಡ್ತಾರೆ ಎಲ್ಲ cement road ಮಾಡ್ತಾರೆ tar road . ಮಾಡ್ಕೊತಾರೆ ಆ ನೀರು ಕೂಡ ಒಂದ್ ಗಿಡಕ್ಕಾಗ್ಲಿ ಮರಕ್ಕಾಗ್ಲಿ ಹೋಗ್ದೆ ಇರೋ ತರ cement tar ಉ ಎಲ್ಲ ಹಾಕಿರ್ತಾರೆ.

ಹಾ ಅರಾಮ್ ಅದಿನ ನೋಡ ನೀ ಅರಾಮ್ ಅದಿ? ನಾನು ಅರಾಮ್ ಅದಿನಿ ಏನ ಮಾಡಾತಿದ್ದಿ? ಏನಿಲ್ಲಾ ಸುಮ್ ಕುಂತಿದ್ದೆ ನೋಡ್ ನೀನ.

ನಾನು ಏನಿಲ್ಲಾ ಕಾಲಿ ಕುಂತಿದ್ದೆ ಏನಿಲ್ಲ ನಮ್ ಮನ್ಯಾಗ್ ಒಂದ್ ಮದ್ವಿ ಆಯ್ತಲ್ಲಾ ಅದರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದ ಇತ್ತ ನಿನ್ನ ಜೊತಿ ನಿಮ್ ಮನ್ಯಾಗು ಒಂದ್ ಮದ್ವಿ ಆಯ್ತು ಏನಾಯ್ತು ಹೆಂಗ್ ಅಂತ ಕೇಳೋದಿತ್ ಅದಕ phone ಮಾಡಿನ. ಇಲ್ಲ ನಾನು ಮದ್ವಿಗ ಹೇಳಿದ್ದಿ ನೀನು ನನಗ್ ಬರಾಕಾಗ್ಲಿಲ್ ನೀನು ಬರ್ಲೇಯಿಲ್ಲ ನಮ್ಮ್ ಅಣ್ಣನ್ ಮದ್ವಿಗ. ಅಲ್ ಎರ್ಡಮೂರ್ ದಿನಾ ಹಿಂದ ಮುಂದ ಇತ್ಲಾ ನಿಮ್ದ್ ಹತ್ತಕನ ಇತ್ತು ನಮ್ದ್ ಹದಿನೈದಕ್ಕ್ ಇತ್ತು ಮತ್ತ ನಮ್ಗ ಬರಕಾಗ್ಲಿಲ್ಲ ಹಿಂಗಾಗಿ. ಹೌದು ಅದಕ್ಕಾಗಿ ಹೌದು ಬರಾಕ್ ಆಗ್ಲಿಲ್ಲ ನಂಗು ಬರಾಕ್ ಆಗ್ಲಿಲ್ಲಾ ನಿಂಗು ಬರಾಕ್ ಆಗ್ಲಿಲ್ಲ ಮತ್ತೆ ಮದ್ವಿ ಎಲ್ಲಾ ಚನ್ನಾಗಿ ಆಯ್ತಾ? ಹ್ಮ್ ಎಲ್ಲಾ ಚೊಲೊ ಆಯ್ತು ಅದ್ರಾಗ ಏನ್ problem ಆಗ್ಲಿಲ್ಲಾ ಆದ್ರು ಸ್ವಲ್ಪ sudden ಅತ್ಲಾ ನಮ್ಗ ಬಾಳ್ ಇದನ್ನ ಆತ್ ತ್ರಾಸ್ ಆತ್ ಮತ್ತ್ ಹುಡಗಿ ಕಡೆ ಎಲ್ಲಾ ಖರ್ಚ ತಯಾರಿ ಮಾಡ್ಕೊಬೇಕಿತ್ತ ಸ್ವಲ್ಪ time ಬಾಳ್ ನಮ್ಗ short ಆತ್. ಕಡಿಮಿನ ಸಿಕ್ತು ಮತ್ತ ಈಗ ಆ ಎಲ್ಲಾ ಚೊಲೊ ಆಗೇತಿ ಮದ್ವಿದ್ ಅಂದ್ರ ಮೊದ್ಲ ನಾವ ಇದಕ್ಕ್ ಹೋಗಿದ್ವಿವಾ ಹುಬ್ಳಿಯೊಳಗ್ ಎಲ್ಲಾ ಬಾಂಡೆ ಸಮಾನಾ ಅರ್ಬಿ ಎಲ್ಲಾ ತುಗೊಂಡ್ವಿ . ತಗೊಂಡವಿ ಮತ್ತ್ makeup ಗೆ ಎಲ್ಲಾ ಹೇಳಾಕ್ ಹೋಗ್ಲಿಲ್ಲಾ ನಾವ ಎಲ್ಲಾ ತಯಾರಿ ಮಾಡ್ಕೊಂಡು ನಾವ ಇದ್ನ ಮಾಡಿದ್ವಿ ಅವರ್ದ ನಿಮ್ಗ ಗೊತ್ತ ಐತ್ಲಾ ನಾವ ಮಾಡ್ತೇವ ಅಂತ ಹೇಳಿ. ಹೌದ ನಮ್ದು sudden ಆಗಿ fix ಆಗಿಬಿಟ್ಟತು ಯಾವ್ದು ಕಲ್ಯಾಣ ಮಂಟಪಾ ಸಿಗ್ಲೆಯಿಲ್ಲಾ book ಮಾಡಾಕ ಎಷ್ಟ್ late ಆಗಿ book ಮಾಡಿದ್ವಿ ಆಮೇಲ್ ಎಲ್ಲಾ ಚೊಲೊ ಆಯ್ತು ಬಿಡ ಭಾರಿ ಜೋರ ಆಯ್ತು ಒಬ್ನೇ ಅಣ್ಣಾ ಅಲ್ಲಾ ಮದ್ವಿ ಎಲ್ಲಾ drone camera ಅದ ಎಲ್ಲಾ ತರ್ಸಿದ್ವಿ ಬಾಳ್ ಚಂದ ಆಯ್ತು ಮದ್ವಿ.

ಆಮೇಲೆ ಅವ್ನಿಗ್ dress ಅದು ಎಲ್ಲಾ ಹುಬ್ಳ್ಯಾಗ್ ತಗೊಂಡ್ವಿ ಸೀರಿ ಗಿರೀ ಎಲ್ಲಾ ಗದಗೋಳಗ ತಗೊಂಡ್ವಿ ಬಟ್ಟಿ ಎಲ್ಲಾ ಚೋಲೊವ ಸಿಕ್ಕು ಸೀರಿ ಬಾಳ್ ಚಂದ ಚಂದ ತಗೊಂಡ್ವಿ ಮದ್ವಿಗೆಲ್ಲಾ ನಾವು ಗದಗ ಒಳಗ ಚೊಲೊ ಸಿಕ್ಕು ಅರಿಬಿ ಮದ್ವಿ ಎಲ್ಲಾ ಜೋರ ಆಯ್ತು. ಮತ್ತ್ ಊಟಾ ಎಲ್ಲಾರು ಮೆಚ್ಕೊಂಡ್ರು ಬಾಳ್ ಚೊಲೊ ಆಗಿತ್ರೀ ಮದ್ವಿ ಊಟಾ ಹೆಣ್ಣಿನ ಕಡೆಯವ್ರ ಎಲ್ಲಾ ಏ ಬಾಳ್ ಚೊಲೊ ಮಾಡ್ಸಿದ್ರ ಅಡ್ಗಿ ಅಂತ ಊರಾನವ್ರ ಎಲ್ಲಾ ಹೊಗಳಿದ್ರಂತ ಅವ್ರ relations ಎಲ್ಲಾ ಬಾಳ ಇದ್ನ ಮಾಡಕೊಂಡ್ರ. ಏ ಭಾರಿ ಆಯ್ತ್ ಬಿಡವಾ ಒಬ್ಳೆ ಮಗಳ ಅಂತ ಅಂದ ಭಾರಿ ಚೊಲೊ ಮಾಡಿದ್ರ ಮದ್ವಿ ಎಲ್ಲ ಅಂತ ಹೇಳಿದ್ರಂತ.

ಊಟಾ ಭಾರಿ ಮಾಡ್ಸಿದ್ರ ಮದ್ವಿದ ಅಂತ ಹೇಳಿದ್ರ. ಹ್ಮ್ ನಮ್ದು ಹಂಗೆ ಅನ್ನಾತಿದ್ರು ನಮ್ದ್ ಇದ್ ಮನ್ಯಾಗ first ಅಲಾ ನಿಮ್ದ ಆದ್ರ ಇನ್ನ ಒಂದೆರ್ಡ್ಮೂರ ಜನಕ್ಕ ಮಾಡೇರಿ ನಮ್ ಮನ್ಯಾಗ ಇದ್ first ಆಗಿರೋದ್ರಿಂದ ನಮ್ದು ಬಾಳ್ ದನ ಇತ್ತು . ಆದ್ರು ಕೂಡಾ ಹಂಗ್ ಹಿಂಗ್ ಓಡಾಡಿ ಎಲ್ಲಾರು ಹೇಳತಿದ್ರ ಇವರಿಬ್ರು ಗಂಡ ಮಕ್ಕಳಾಗಿದ್ರ ಬಾಳ ಇದನ್ ಮಾಡ್ತಿದ್ರು ಅವರಿಬ್ರ ಬಿಟ್ರುನು ಇಬ್ರ ಮದ್ವಿ manage ಮಾಡ್ಕೊಂಡ್ ಬರ್ತಾರೆ ಎಲ್ಲಾ ಹೊಂದಸಕೊಂಡ್ ಬರ್ತಾರ್ ನೋಡ್ ಅಂತ ಅಂದ್ರು ಅಂದ್ರು ಆದ್ರು . ಮತ್ತೆ मेहदी ಶಾಸ್ತ್ರಕ್ಕ ಎಲ್ಲಾ ಯಾರನ್ನ ಕರೆದಿದ್ದಿಲ್ಲಾ मेहदी ಹಾಕಾಕ ಯಾರನ್ನ ಕರ್ದಿದ್ರಿ? ಯಾರನಿಲ್ಲ ಯಾರನ್ ಕರಿಲಿಲ್ಲ ಯಾಕಂದ್ರ ನಾವ್ ಮಾಡಿದ್ವಿ ಬಾಳ್ ಮಂದಿ ಬಂದಿರ್ಕಿಲ್ಲ ಯಾಕಂದ್ರ ಸ್ವಲ್ಪ urgent ಆತ್ಲಾ ಅದರ್ ಸಲವಾಗಿ ಯಾರು ಬಾಳ್ ಮಂದಿ ಬರಾಕ್ ಆಗ್ಲಿಲ್ಲಾ ಎಲ್ಲಾರು ನಮ್ಗ ಮದ್ವಿ ಹಿಂದಿನ ದಿನಾ ಬಂದ್ರ್ ಬಳಿ ಶಾಸ್ತ್ರಕ್ಕ ಬಂದ್ರ್ ಎಲ್ಲಾರು . ಆಮೇಲೆ ಮರನೆ ದಿವಸ ಬಾಳ್ ಜನಾ ಬಂದ್ರ್ ನಮಗೂ ಹೇಳಿದ್ರು ಊಟದೆಲ್ಲಾ ವ್ಯವಸ್ಥೆ ಮಸ್ತ ಆಗಿತ್ತು ಅಂದ್ರ ಹತ್ತ ಹನ್ಯಾರ್ಡ್ ತರಾ ಅಡ್ಗಿ ಮಾಡ್ಸಿದ್ವಿ ಹತ್ತ ಹನ್ಯಾರ್ಡ್ ತರಾನು ಎಲ್ಲಾರು ಏನು ಕಮ್ಮಿ ಆಗಲಾರದಂಗ ಚೊಲೊ ಆಯ್ತು ಮದ್ವಿ ಮತ್ತ್ ಎರಡ್ ಜೋಡಿ ಮದ್ವಿ ಇತ್ಲಾ . ಹಂಗಾಗಿ ಎರಡು ಕಡೆದವ್ರಿಗೂನು sufficient ಊಟಾ ಆಯ್ತು ಮತ್ತ್ ಅವ್ರು ಖುಷಿ ಪಟ್ತ್ರ ಎಲ್ಲಾರು ಬಂದವ್ರೆಲ್ಲಾ ಬಾಳ ಚೊಲೊ ಮಾಡಿದ್ರಿ ಬಾಳ್ ಚೊಲೊ ಮಾಡಿದ್ರಿ ಅಂತ ಹೇಳಿ . ನಾವು ಒಬ್ನೇ ಅಣ್ಣಾ ಅಲಾ ನಾವು ಅರಿಸಿನ ಶಾಸ್ತ್ರದೆಲ್ಲ ಜೋರ ಮಾಡಿದ್ವಿ ಬಳಿ ಶಾಸ್ತ್ರಾದು ಎಲ್ಲಾ ಜೋರ ಮಾಡಿದ್ವಿ ಎಲ್ಲಾ photo ಗಿಟೊ ಎಲ್ಲಾ ತಗೊ ಅವರ್ನೆಲ್ಲಾ ಕರೆಸಿದ್ವಿ ಮತ್ತ್ video ದವರ್ನ ಕರಸಿದ್ವಿ ಮತ್ತೆ ಒಳಕಲ ಪೂಜೆ ಅದೆಲ್ಲ ಜೋರ ಆತು ನಮ್ದು. ಒಂದ ತಿಂಗಳಾನಗಂಟ್ಲೆ ಮದ್ವಿ ಮಾಡ್ಬಿಟ್ವಿ ನಾವು last ಮದ್ವಿ ಅಂತ ಅಂದ್. ಹೌದು ಮತ್ತ್ ಅದು ಗಂಡ್ ಮಗನ್ ಮದ್ವಿ ಆಕೇತಿಲಾ ಮತ್ತ್ ಮಾಡಬೇಕಾಕೇತಿ ಮತ್ತ್ ಎಲ್ಲಾರು ಓಡಾಡಬೇಕಾಕೇತಿ . ಹುಂ full ಜೋರ ಮಾಡಿದ್ವಿ ಆಗ್ಲೇ ಒಂದ ವರ್ಷ ಆಗಾಕ್ ಬಂತ್ ನೋಡ್ ಹೆಂಗ ಮುಗಿತ ಅನ್ನೋದ ಗೊತ್ತ ಆಗ್ಲಿಲ್ಲ. ಅದ ಅಂತಿನ ನಾನು ಅದನ್ನ ಯೋಚನೆ ಮಾಡತಿದ್ದೆ last ಏಪ್ರಿಲ್ ಈಗ ನೋಡಿರ ಮತ್ತ್ ಏಪ್ರಿಲ್ ಬಂತ್ . ಅಂತು ಇಂತು ಮದ್ವಿ ಅರಾ ಚೋಲೊ ಆಯ್ತಲ್ಲ ನಿಮ್ ಮನಿಯೊಳಗ. ಹೌದ ಹೌದ ಚೊಲೊ ಆತ್ first ಆದ್ರುನು ಬಾಳ ಅದ್ದೂರಿಯಿಂದ ಚಂದ್ ಮಾಡಿದ್ವಿ ಏನು ಕಮ್ಮಿ ಆಗಲಾರದಂಗ ಮತ್ತ್ ಈದ ಯಾರ್ಯಾರ್ ಬಂದಿರ್ ಇವ್ರ ನಮ್ friends ಒಳಗ ಎಲ್ಲಾರು. Friends ಗೆ ಹೇಳಿದ್ದೆ ನಮ್ಮ high school ಅವರ್ ಅಷ್ಟೇ ಬಂದಿದ್ರ degree ಅವ್ರ ಯಾರು ಬರ್ಲಿಲ್ಲ ಆಮೇಲೆ ಅಲ್ಲೆ local ದವರ ಬಾದಾಮಿಯವರೆಲ್ಲಾ ಬಂದಿದ್ರ್ ಮತ್ತೆ ಅವರ ಬಂದ್ ಕಾಟಿ wish ಮಾಡಿ ನನ್ಜೊತೆ ಮಾತಾಡಕೊಂಡ್ ಹೋದ್ರ ಹಂಗ ನಿಂದರ್ಲಿಲ್ಲ ಅವ್ರು. ನಾನು ಅತ್ತಾಗಿತ್ತಾಗ್ relation ಜೊತಿ ಮಾತಾಡ್ತಾ ನಿಂತ್ನಿಲಾ ಜಾಸ್ತಿ ಹೊತ್ ಮಾತಾಡ್ಲೆಯಿಲ್ಲಾ ಪಾಪಾ ಬೇಜಾರ್ ಮಾಡ್ಕೊಂಡ್ ಹೋದ್ರ ಅವ್ರು ಗದ್ದಲದೊಳಗ ಗೊತ್ತ ಆಗೋದಿಲ್ಲ ಯಾರನ್ನ ಮಾತಾಡ್ಸಬೇಕ್ ಯಾರನ್ನ ಬಿಡಬೇಕ್ ಅಂತ ಅಂದ. ಹಾಂ ಅದೆ ಗದ್ಲ ಬಾಳ ನಮಗೂ ಏನ ನಮ್ದು ಒಬ್ಬಂಟಿಗ್ಯಾರ ಬಾಳೆ ಏತಾಗ ಯಾರನ್ನ ಮಾತಾಡ್ಸಬೇಕು ಏನ್ ಇಲ್ಲ ಅಂತ ಅವರ ಬರ್ತಾರ ಇವ್ರ ಬರ್ತಾರ ಎಲ್ಲಾ ಕಡೆ .

ಹ್ಮ್ ಪೌನ್ಯಾರ ನೆಂಟ್ರ್ ಬಾಳ್ ಅವ್ರ ಇವ್ರ ಎಕಡೆಯಿಂದ ಅಂದ್ರ ಬೆಳಗಾವ್ district ದಾಗ ಬಾಳ್ ಅದಾರ್ ನಮ್ಗ ಅಲ್ಲಿಂದ ಬಾಳ್ಮಂದಿ ಬಂದಿದ್ರ ನಮ್ಗ .

ಕಳೆದ ತಿಂಗಳು ನಾವು ನಮ್ಮ ಕಛೇರಿಯಲ್ಲಿ. ಅಹ್ ಸಾಂಪ್ರದಾಯಿಕ ದಿನವನ್ನು ಆಚರಿಸಿದ್ವಿ ಅದ್ರಲ್ಲಿ ನಾವು ಅಹ್ ನಮ್ಮ ಕೆಲವರು ಧೋತಿ, ಪಂಚೆ ಹಾಗೂ ಹುಡುಗಿಯರು ಸೀರೆಗಳನ್ನು ಹಾಕಿದ್ದರು.